ಇದು ಹಾಗೂ ಇದು ಒಂದು ವಿಶಿಷ್ಟವಾದ ದೇವರು ಆಗಿದೆ ಎಲ್ಲ ದೇವರು ಒಂದೇ ಆದರೆ ಆ ನಾಮಗಳು ಹಲವಾರು ಎಂದು ಹೇಳಲು ಸಹಕಾರಿ

ಕತ್ತಲಿನಲ್ಲಿಯೂ ಅತ್ಯಂತ ಪ್ರೇಕ್ಷಣೀಯವಾಗಿ ಹೊಳೆಯುವಂತಹ ದರ್ಗವನ್ನು ನಾವು ಕಾಣಬಹುದಾಗಿದೆ ಹಾಗು --

ಚಿಕ್ಕ ಮಕ್ಕಳ ಉಯ್ಯಾಲೆ ಆಡುವುದು ಹಾಗು ಸಣ್ಣ ಮು ಸಣ್ಣ ಪುಟ್ಟ ಮಕ್ಕಳ ಪಾರ್ಕ್ ಆಗಿದೆ.

ಜನರು ದಿನನಿತ್ಯದ ಬಳಕೆಗಾಗಿ ಸುಂದರತೆಯನ್ನು ಕಾಣಲು ಇವುಗಳಿಂದ ಆಕರ್ಷಿತವಾಗಲು ತೆಗೆದುಕೊಂಡು ಹೋಗಿ ಜೀವನ ನಡೆಸಬಹುದು.

ಮುಸ್ಲಿಂ ಜನರ ಜನರುಗಳಲ್ಲಿಯೂ ಕೂಡ ಹಲವಾರು ರೀತಿಯ ನಾವು ಮಸೂದಿಗಳನ್ನು ಕಾಣಬಹುದು.

ದರ್ಗಾ ಜಾಮಿ ಮಸೀದಿ ಜುಮ್ಮ ಮಸೀದಿಗಳನ್ನು ಕಾಣಬಹುದು ಹಾಗೂ ಇವರು ದೊಡ್ಡ ದೊಡ್ಡ ಮಸೀದಿ ಗಳನ್ನು ಕಟ್ಟಿಸಿರಬಹುದು ಹಾಗೂ ದೇವರನ್ನು ಅಲ್ಲ ನೆಂದೇ ಪ್ರಾರ್ಥಿಸುವರು ಬಹಳ ಪ್ರಸಿದ್ಧಿ ಪಡೆದಿದ್ದೆ.

ಹಾಗೂ ದಾರಿ ಬದಿಯಲ್ಲಿ ಕೂಡ ಕಾಣಬಹುದು ಹಾಗೂ ದಾರಿಯಲ್ಲಿ ಮನುಷ್ಯನು ಹೋಗಬೇಕಾದರೆ ತಮ್ಮ ವಿಶ್ರಾಂತಿ ತನಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಕೂಡ ಸಹಕಾರಿ ಆಗಿದೆ ದಣಿದು ಬಂದವರಿಗೆ ಮರ ಗಿಡವು ಉತ್ತಮ ವ್ಯವಸ್ಥೆ ಆಗಿದೆ.